ಸೈಡ್ ಗೆ ಡೈನಿಂಗ್ ಟೇಬಲ್ ನಲ್ಲಿ ಆ ಎಲ್ಲರೂ ಕೂತಿ ಊಟ ಮಾಡ್ತಾ ಇದ್ದಾರೆ.

ಇಲ್ಲಿ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಅಲಿ ಸೈಡಿಗೆ ಭಾವನ ಚಿ--

ಮತ್ತು ಕಾರ್ ಸಹ ಇಲ್ಲಿ ಇದೆ ಬೈಕ್ ಸಹ ಕಾಣುಸ್ತಾ ಇವೆ ನಮಗೆ.

ಇಲ್ಲಿ ಒಂದು ಶಿವ ಮೋಟರ್ಸ್ ಅಂತ ಗ್ಯಾರೇಜ್ ಇದೆ ಗ್ಯಾರೇಜ್ ನಲ್ಲಿ ಬಹಳಷ್ಟು ಕಾರು ಗಳು ಇವೆ.

ಆ ಹಡಗಿನ ಮೇಲೆ ಮನುಷ್ಯರನ್ನು ಕಾಣಸ್ತಾಇದಾರೆ.

ಈ ಮಾಲ್ ನಲ್ಲಿ ಕೆಳಗೆ ಹುಡುಗರ ಬಟ್ಟೆಗಳು ಜೋಗ್ ಹಾಕಿದ್ದಾರೆ ಮ್ಯಾಗೆ ಎಲ್ಲೋರದು ಬಟ್ಟೆದು ಜೋಗ್ ಹಾಕಿದರೆ.

ಮತ್ತು ಶಣ್ಣ ಶಣ್ಣ ಸಸ್ಯ ಮರಗಳನ್ನು ಇಲ್ಲಿ ನಮಗೆ ಕಾಣುಸ್ತಾ ಇವೆ ಮತ್ತು ವೈಟ್ ಸಹ ಕಾಣುಸ್ತಾ ಇವೆ ಕರೆಂಟ್ ಇನ.